ಹ್ಮ್ ದೊಡ್ಡ ಫಂಕ್ಷನ್ ಹಾಲ್ ಇದೆ ಹಾಗೆ ಎರಡು ಸೈಡ್ ಚೇರ್ ಗಳು ಕಾಣ್ತಾ ಇವೆ ಮಧ್ಯದಲ್ಲಿ ಒಂದು ಲೈಟ್ .

ಅದ್ರ ಒಳಗೆ ಒಬ್ಬರು ಡೆಕೋರೇಷನ್ ಕೂಡ ನೋಡ್ತಾ ಇರಬಹುದು ಹಾಗಾಗಿ ಇವರು ಬಂದು--

ಹಾಗಾಗಿ ಅವರು ಎಲ್ಲರು ಬರೆಯುತ್ತಿದ್ದಾರೆ. ಹಾಗೇ ಒಂದು ಕ್ಲಾಸ್ ಲ್ಲಿ ಪಾಠವನ್ನು ಸ್ಟಾರ್ಟ್ ಮಾಡಿದ್ದಾರೆ.

ಈ ಒಂದು ಹ್ಮ್ ವಾಲಿಬಾಲ್ ಗ್ರೌಂಡ್ ಕಾಣ್ತಾ ಇದೆ ಗ್ರೌಂಡ್ ಲ್ಲಿ ಎರಡು ಕಡೆ ಯೋಳ್ಯೊಳು--

ಆರತಿ ಬುಕ್ ಸ್ಟಾಲ್ ಸೆಂಟರ್ ಇದರಲ್ಲಿ ಬಹಳಷ್ಟು.

ಒಬ್ಬರು ಮೇಲಕ್ಕೆ ಕಟ್ಟುತ್ತಾ ಇದ್ದಾರೆ ಮತ್ತು ಒಂದು ಸಿ.ಡಿ. ಕೂಡ ಇಟ್ಟಿದ್ದಾರೆ ಹಾಗೆ.

ಇಲ್ಲಿ ಒಂದು ಬಾಳ ಹಳೇದು ಬಿಲ್ಡಿಂಗ್ ಕಾಣ್ತಾ ಇದೆ ಅದರ ಮುಂದೆ ಒಂದು ಗಿಡ ಕೂಡ ಇದೆ.

ಹಾಗು ಇದು ಟೂ ಫ್ಲೋರ್ ಬಿಲ್ಡಿಂಗ್ ಕೂಡ ನೋಡಬಹುದು ಹಾಗೆ ಇದು ಹಾಸ್ಟೆಲ್ ಕೂಡ ಆಗಿರಬಹುದು.